ಇದು ಒಂದು ಕ್ರಿಶ್ಚಿಯನ್ರ ಚರ್ಚಿನ ಚಿತ್ರಣವಾಗಿದೆ ಇದರಲ್ಲಿ ನಾಲ್ಕು ಜನ ಕ್ರಯ್ಸ್ತ ಸನ್ಯಾಸಿನಿಯರ ಫೋಟೋಗಳನ್ನು ಕಾಣಬಹುದು ಅವರು ಬಿಳಿಯ ಸೀರೆಯನ್ನಾ ಇಟ್ಟಿದ್ದಾರೆ .

ಇದು ಕೂಡ ಒಂದು ಗಂಡುಸರ ಕ್ಷೌರದ ಅಂಗಡಿ ಆಗಿದೆ. ಇಲ್ಲಿ ಮೂರು ನಾಲ್ಕು ಜನ ಬಂದು ಕುಳಿತುಕೊಂಡು ತಮಗೆ ಬೇಕಾದ ಸೇವೆಗಳನ್ನು ಮಾಡಿಸಿ--

ಈ ಚಿತ್ರದಲ್ಲಿ ನಾವು ಸರುಕು ಸಾಗಾಣಿಕೆಯ ಚಿತ್ರವನ್ನು ಕಾಣಬಹುದು ಅದರಲ್ಲಿ ಕೂಲಿಗಳು ಮೇಲೆ ಹತ್ತಿ ಚೀಲ ಚೀಲವನ್ನು ತೆಗೆದುಕೊಂಡು ಲಾರಿಗೆ ತುಂಬಿಸುತ್ತಲಿದ್ದಾರೆ.

ವರನು ವಧುವು ಇಲ್ಲಿ ಬಹಳ ಸುಂದರವಾಗಿ ಕಾಣಿಸುತ್ತಿದ್ದಾರೆ ಹಿಂದುಗಡೆ ಹೂವಿನ ಅಲಂಕಾರವು ತುಂಬ ಆಕರ್ಷಣೀಯವಾಗಿ --

ಇದು ಒಂದು ಹೇರ್ ಸಲೂನ್ನ ಚಿತ್ರವಾಗಿದೆ. ಇಲ್ಲಿ ಗಂಡಸರಿಗೆ ಹೇರ್ ಕಟ್ ಫೇಶಿಯಲ್ ಶೇವಿಂಗ್ ಎಲ್ಲವನ್ನೂ ಮಾಡಲಾಗುತ್ತದೆ ಮತ್ತೊಬ್ಬರು ಹೊರಗೆ ಕಾಯುತ್ತಲಿದ್ದಾರೆ.

ಈ ಚಿತ್ರದಲ್ಲಿ ಯಾವುದೊ ಜಾತ್ರೆ ನಡೆಯುವಂತಿದೆ. ಎಲ್ಲರು ಜಾತ್ರೆಯ ಒಳಗೆ ಹೋಗಲು ಕಾತುರದಿಂದ ಕಾಯುತ್ತಿರುವಂತೆ ಕಾಣಿಸುತ್ತಿದೆ ಜಾತ್ರೆಯಲ್ಲಿ ತುಂಬಾ ಜನರು ಬಂದಿದ್ದಾರೆ.

ಚಿತ್ರದಲ್ಲಿ ನವ ಕಾಫಿ ಕಾಫ್ಫ್ ಶಾಪ್ ಅನ್ನು ನೋಡಬಹುದು ಆ ಕಾಫ್ಫ್ ಶಾಪ್ ಅಲ್ಲಿ ಬುಐಸ್ಕ್ಯೂಯ್ತ್ಗಳು ಸ್ನಾಕ್ಸ್ಗಳು ಕಾಫಿ ಎಲ್ಲವು ದೊರೆಯುತ್ತದೆ.

ಚಿತವು ತುಂಬ ಮನಮೋಹಕವಾಗಿದೆ ಇದು ಕೂಡ ಒಂದು ಅಣೆಕಟ್ಟಿನ ಚಿತ್ರವಾಹಿದೆ.

ದೇವಸ್ಥಾನವು ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡು ತುಂಬ ಚೆನ್ನಾಗಿ ಕಾಣಿಸು --